ಗೇಮ್ ಆಡ್ಲಿಕ್ಕೆ ಒ ಓದ್ಕೊಂತಾನೆ ಗೇಮ್ ಆಡ್ಲಿಕ್ಕೆ ಅಲ್ಲಿ ಸಾಮಗ್ರಿಗಳಾದವು.

ಆ ಹೂಕೋಸಿಂದ ರೆಡಿ ಮಾಡಿ ಮೇಲೆ ಸಂ ಕ್ಯೂಟ್ ಇಟ್ಟು ಅದಕ್ಕೆ ಚಟ್ನಿ ಇತ್ತು ಚಳಿಗಾಲದಲ್ಲಿ ಎಷ್ಟು ಮಸ್ತ ಆಗ್ತಿದೆ ಅಂದ್ರೆ --

ನೋಡ್ರಿ ಇತರ ಒಂದು ಗ್ರಂಥಾಲಯ ನೋಡಿರೀ ನೀವು.

ರೋಗ ಅಂಟ್ಕೊಂತಾವು ಅವರಿಂದ ಮತ್ತೊಬ್ಬರಿಗೆ ಅಂಟ್ಕೊಂತಾವೆ ಇದೆಂಗ್ರೀ ಸ್ವಚ್ಛ ಮಾಡ್ಕೋಬೇಕು ರೀ.

ಅವರ ಜೊತೆಯಲ್ಲಿ ಹುಡುಗುರ್ ಜೊತೆಯಲ್ಲೇ ಸರ್ ಕುಡಿ ಒಂದು ಚರ್ಚೆ ನಡೆ ಸಕರ್ತಾರಿ ಅವರಿಗೆ ಯಾವ ತರ ಆಟ ಆಡಬೇಕು ಅಂತ ತಿಳಿಸ ಕರ್ತಾರಿ.

ಜಿಂಕೆಗಳು ಎಷ್ಟು ಚಂದವಾಗಿ ಆಟ ಆಡುತ್ತಿವೆ ನೋಡಿ.

ತಂತಿಗಳು ಕಾಣುತ್ತಿವೆ ಐದು ಮಹಡಿಯ ಮೇಲೆ ಹತ್ತಿದಾಗ ವಿದ್ಯುತ್ ತಂತಿಗಳ ಸ್ಪರ್ಶವಾಗುವ ಸಂಭವವಿರುತ್ತದೆ ತುಂಬಾ ಜಾಗರೂಕರಾಗಿ ಇರಿ.

ಕ್ರಿಕೆಟ್ ಆಡುತ್ತಿದ್ದಾರೆ ಇನ್ನು ಕೆಲವರು ಕುಳಿತು ನೋಡುತ್ತಿದ್ದಾರೆ ಒಬ್ಬನು --

ಅಬಾಬಾ ಬರ್ತ್ಡೇ ಕ್ಕ ಹೆಂಗ ರೆಡಿ ಮಾಡ್ಯಾರ್ ನೋಡ್ರಿ ಎಷ್ಟೊಕೊಂಡ್ ಬಲೂನ್ ಕಟ್ಟ್ಯಾರ ಅದ್ರಾಗ.

ಗಾಡಿಗಳಲ್ಲಿ ಪೆಟ್ರೋಲ್ ಹಾಕಿಸಲಿಕ್ಕೆ ದುಡ್ಡುಗಳು ಜಾಸ್ತಿ ಬೇಕಲ್ಲ ಅದಕ್ಕೆ ನಾಯಿಗಳೇ ಕುಳಿತು ಕೊಳ್ಳುತ್ತಿದ್ದಾವೆ.

ಈ ಥರ ಸೆಪೆರೇಟ್ ಅಂದ್ರ ಒಂದ ಕಡೆ ಬೇರೆ ಯಾವದು ತೊಂದರೆ ಇಲ್ಲದಂಗ ಒಂದ ಕಡೆ ಮನಿ ಇರ್ಬೆಕ್ ನೋಡ್ರಿ.

ವಾಸವಾಗಕೂ ಗಾಳಿ ಬರ್ತೇತಿ ಎಲ್ಲ ಚೊಲೋ ನೋಡ್ರಿ.

ನೋಡ್ರಿ ಈ ಥರ ಎಲ್ಲ ಸಾಮಾನ ಬುಕ್ಕಿ ನ ಅಂಗಡ್ಯಾಗ ಸಿಗತ್ವ ಪೆನ್ ಪೆನ್ಸಿಲ್ ಅಳಸೊ ರಬ್ಬರ್ ಕೋರ್ಯೋ ಮೆಂಡರ್ .

ಹೂ ಇದರದ ಪ್ರಕೃತಿ ವಿಕೋಪ ಆಗತೇತ ನೋಡ್ರಿ ನೋಡ್ರಿ ನೀರೆಲ್ಲ ರಸ್ತೆದಾಗ ನಿಂತೇತಿ.

ಬೂಸ್ಟ್ ಹಾರ್ಲಿಕ್ಸ್ ಸಂತೂರ್ ಸೋಪ್ ಬಟ್ಟೆ ಸೋಪ್ ಆಮೇಲೆ ಶಲ್ ಸಂತೂರ್ ಸೋಪ್ ವೀಲ್ ಸೋಪ್ ಆಮೇಲೆ --

ನೋಡ್ರಿ ಅವಾಗ ಒಂದೊಂದ್ ರೈಲ್ ಹೋಗಬೇಕಂದ್ರ ಕಷ್ಟಾಗತಿತ್ತು ಈವಾಗ ಒಂದೊಂದ್.

ನಮ್ಮ ಭಾರತದ ನೆಲಭಾರ ಐತಿ ಅದಾನ ನೋಡ್ರಿ ಭತ್ತ ನೋಡ್ರಿ ಎಷ್ಟು ಚೊಲೋ ಬೆಳೆದೈತಿ ಆಗ್ಲೆ.

ಆದರೆ ಅದೆಷ್ಟು ಜಾಗ ಖಾಲಿ ಇರೋದರಿಂದ ಅಲ್ಲಿ ಎಷ್ಟು ಗಲೀಜು ವಾತಾವರಣ ಇದೆ ಅಂದ್ರೆ ಸುತ್ತಮುತ್ತಲಿನ ಜನರಿಗೆ --

ನೋಡ್ರಲ್ಲಿ ಎಷ್ಟು ಚಂದ ಹೂಗಳಿದಾವೆ ಆ ಗಿಡದಾಗ.

ಇದು ಸನಾತನ ಕಲ್ಲುಗಳಿಂದ ನಿರ್ಮಿಸಿದ ಗೋಡೆ ಆಗೇತ್ರಿ ಅಲ್ಲಿ ನೋಡ್ರಿ ಕಲ್ಲಿನಿಂದ ಬಾಗಿಲು ಕಲ್ಲಿನಿಂದಲ್ಲೆ ಮೆಟ್ಟಿಲು.

ನೋಡ್ರಿ ಇದು ಒಂದು ರೀತಿಯಾದಂತಹ ಅಂಗಡಿಯಾಗಿದೆ ಇಲ್ಲಿ ಹೋದ್ರೆ ಎಲ್ಲ ರೀತಿಯಾದಂತಹ ಹುಡುಗುರಿಗೆ ಬೇಕಾದ್ದೆಲ್ಲ ಸಿಗತೆ ತ್ ರೀ ಎಷ್ಟ್ ನೋಡ್ರಿ ಲೈಟ್ ಹಾಕಿ ಇವೆಲ್ಲ ಕಲರ್ ಕಲರ್ ಕಾಣೋಹಂಗ ಹೆಂಗ ಮಾಡ್ಯಾರ ರೀ

ನೋಡಿ ಇಲ್ಲಿ ದೊಡ್ಡ ಮನೆ ಅದರ ಮೇಲೆ ಅವರು ಬಟ್ಟೆ ಹಾಕಿ.

ಇದು ಒಂದು ದೇವಸ್ಥಾನ ಅದು ನೀಲಿ ಬಣ್ಣದಿಂದ ಕೂಡಿದೆ.

ವಿಶಾಲವಾಗಿದೆ. ಅಲ್ಲೆದಲ್ಲೇ ಜನರು ಕುತ್ತಿದ್ದಾರೆ ನಾಯಿ ಕುತಗೊಂಡಿದೆ ಉದ್ದದ್ ದೊಡ್ಡ ತೆಂಗಿನ ಮರಗಳ ಇವೆ.